ಮಿ ಮಿಕ್ಸಲ್ ಇದೆ. ಅಹ್ ಆಮೇಲೆ ಇಲ್ಲಿ ಅಹ್ ನಮಗೆ ಕಾಣ್ತಾ ಇರೋದ್ ಏನಪ್ಪಾ ಅಂದ್ರೆ ಇಲ್ಲಿ ಅಲ್ಲಿ ಬೆಟ್ಟ ಬೆಟ್ಟ ಇದೆ. ಬೆಟ್ಟದಕ್ಕೆ ಪಕ್ಕದಲ್ಲೇ ಊರ್ ಇರೋದ ಅಂದ್ರೆ ಒಂದ್ ಹಳ್ಳಿ ಇರೋದನ್ನ ನಾವ್ ಗಮನಿಸಬೋದಾಗಿದೆ ಮನೆಗಳಿದಾವೆ.

ಉಹ್ ಎಲ್ಲಾ ತರಹದ ಬುಕ್ಕುಗಳನ್ನ ನಾವಿಲ್ಲಿ ಒಂದು ಬುಕ್ ಸ್ಟಾಲ್ ಅಥವಾ ಗ್ರಂಥಾಲಯದಲ್ಲಿ ನೋಡಬಹುದು ಗ್ರಂಥಾಲಯ ಅಂದ್ರೆ ಸರಸ್ವತಿಯ ಮಂದಿರ ಅಂತ ನಾವು ಹೇಳಬಹುದಾಗಿದೆ.

ಇದು ಒಂದು ಬ್ಯಾಂಕ್ ತರ ಕಾಣಿಸ್ತಿದೆ ಬ್ಯಾಂಕಲ್ಲಿ ಎಲ್ಲೋ ಮತ್ತೆ ವೈಟ್ ಕಲರ್ ಅಂದ್ರೆ ಬ್ಯಾಂಕಿನ ಸಿಂಬಲ್ ಅಲ್ಲಿ ಆರೆಂಜ್ ಕಲರ್ ಅನ್ನ ಯುಸ್ ಮಾಡಿದರೆ.

ಪೆನ್ಸಿಲ್ ಹಿಂದುಗಡೆ ಎರೇಸರ್ ಇರತಕ್ಕಂತಹ ಪೆನ್ಸಿಲ್ ಪೆನ್ಸಿಲ್ ನಾರ್ಮಲ್ ಪೆನ್ಸಿಲ್ ಎರೇಸರ್ ಗೆ ಶಾಪ್ನರ್ ಇರುವುದನ್ನು ಇಲ್ಲಿ ಗಮನಿಸಬಹುದು.

ಇದು ಇವಿನಿಂಗ್ ಟೈಮ ಅಲ್ಲಿ ತೆಗೆದಿರುವಂತಹ ಫೋಟೋ ಇವಿನಿಂಗ್ ಟೈಮ್ ಅಂದ್ರೆ ಎಲ್ಲಾ ಏಜ್ ಆಗ ಪೆರ್ಸನ್ಸ್ ಯಂಗ್ ಸ್ಟಾರ್ಸ್ ಬಂದಿರೋದು --

ಇಲ್ಲಿ ಹಲ ಒಂದೊಂದು ಚಿತ್ರದಲ್ಲು ಒಂದೊಂದು ಬಗೆಯ ಸಂದೇಶ--

ಇದು ಕರ್ನಾಟಕದ್ದು ಬಟ್ಟೆ ಅಂಗಡಿ ಅಲ್ಲ. ಇದು ಬೇ ಆಂಧ್ರಪ್ರದೇಶದ ಒಂದು ಬಟ್ಟೆ ಅಂಗಡಿ ಯಾಗಿದ್ದು. ಇಲ್ಲಿ ಒಂದು ಗೊಂಬೆಗೆ ಆಹ್ ಬಟ್ಟೆ ಹಾಕಿ ನಿಲ್ಸಿರುವುದನ್ನ ನೋಡ --

ಹಾ ಇಲ್ಲಿ ಬೈಕುಗ ಳನ್ನು ನಿಲ್ಲಿಸಿದ್ದಾರೆ ಹುಡುಗರು ಹುಡುಗೀರು ಎಲ್ಲರನ್ನು ಇರುವದನ್ನ ನಾವು ಗಮನಿಸಬಹುದಾಗಿದೆ ಈ ಫೊಟೊ ದಲ್ಲಿ .

ಈ ಫೊಟೊದಲ್ಲಿ ಕಾಣ್ತಾ ಇರೋದು ಬ್ಯಾ ಇದು ಒಂದು ಬ್ಯಾಂಕು ಅದು ಯಾವುದಪ್ಪ ಅಂದ್ರೆ ಬ್ಯಾಂಕ್ ಆಫ್ ಬರೋಡ ಬರೋಡ ಬ್ಯಾಂಕ ನ್‌ ಫೊಟೊ ಇಲ್ಲಿ ಒಬ್ಬ ಗ್ರಾಹಕರು ಬಂದ್ಬಿಟ್ಟು --